ಲೈಟಿಂಗ್ ಇದೆ ತುಂಬಾ ಎಕ್ವಿಪ್ಮೆಂಟ್ ಇದೆ ತುಂಬಾ ಜನ ಹೋಗ್ಬೋದು ಮಿರರ್ ಇದೆ.

ಅಂಡ್ ಪಕ್ದಲ್ಲಿ ಆ ಅಂಗಡಿ ಹೆಸರಿದೆ.

ಹಾಗೆ ಆ ಇನ್ನು ಒಬ್ಬ ಅದನ್ನು ಇಟ್ಟುಕೊಂಡು ಪೋಸ್ ಫೋಟೋ ಗೆ ಪೋಸ್ ಮಾಡುತ್ತಿದ್ದಾನೆ. ಆ--

ಹ್ಮ್ ದೂರದಲ್ಲಿ ನೋಡುದ್ರೆ ಬೆಟ್ಟ ಗುಡ್ಡಗಳು ಚೆನ್ನಾಗ್ ಕಾಣಿಸ್ತಾ ಇದೆ ಎತ್ತರವಾಗಿ ಹುಲ್ಲು ಬೆಳ್ದಿದೆ ಕಲ್ಲುಗಳಿದೆ.

ಒಂದು ಟೆಂಟ್ ತರ ಇದೆ ಅದ್ರಲ್ಲಿ ಬೋರ್ಡ್ ಸಪ್ಲಾಯರ್ ಅಂತ ಇದೆ.

ಅಲ್ಲಿ ತುಂಬಾ ಜನ ಮನುಷರು ನಿಂತ್ಕೊಂಡ್ ನೋಡ್ತಿದ್ದಾರೆ.

ಪಕ್ಕದಲ್ಲಿ ಗಾಡಿ ನಿಂತಿದೆ ಗಂಡಸರು ಹೆಂಗಸರು ಇಬ್ಬರು ಜಾಸ್ ತುಂಬಾ ಇದ್ದಾರೆ ಆದರೆ ಹೆಂಗಸರು ತುಂಬಾ ಇದಾರೆ.

ಒಂದ ದೊಡ್ಡ ರೂಮಲ್ಲಿ ತುಮ ಜನ ಇದಾರೆ ತುಂಬ ಸೋಫಾಸ ಗಳಿದೆ.

ಅ - ತುಂಬಾ ಜನ ಇದಾರೆ ಕೆಲವರು ನಿಂತಿದ್ದಾರೆ ಕೆಲವರು ಕೂತಿದ್ದಾರೆ ಕೆಲ ಸೋಫಾ ದು ಸೀಟ್ ಗಳು ಖಾಲಿಗಳಿದೆ.

ಅಲ್ಲಿ ಬಿಸ್ಕೆಟ್ಸ್ ಜ್ಯೂಸು ಎಲ್ಲ ಇದೆ.

ಅಂಡ್ ಮೇಲೆ ಹಂಗೆ ಶೆಲ್ಫ್ ಹತ್ರ ನೋಡುದ್ರೆ ಅ ಜ್ಯೂಸ್ದು ಡಿಸ್ಪ್ಲೇ ಮಾಡಿದ್ದಾರೆ.

ಹಂಗೆ ಒಂದು ಟೇಬಲ್ ಫ್ಯಾನ್ ಇದೆ.

ತುಂಬಾ ಜನ ಅದರ ಮೇಲೆ ಕೂತ್ಕೊಂಡು ಎಕ್ಸರ್ಸೈಜ್ ಮಾಡ್ತಿದ್ದಾರೆ.